ಆಮೇಲೆ ಹೋಗ್ತಾ ಹೋಗ್ತಾ ಖುಷಿ ಅನಸ್ತತ್ತಿ ನೀರ್ ನೋಡಿದಾಗ ಎಲ್ಲ ಸ್ವಲ್ಪ ಕಣ್ಣು ತಿರುಗ್ತಾವೆ ಆ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಸ್ವಲ್ಪ ಆ ಏನೂ ಅನ್ಸೋಲ್ಲ ಅಭ್ಯಾಸ ಆಗುತ್ತೆ ಅಷ್ಟೇ.

ನಾವು ದುಡಿಯೋ ಕಡಿಮೆ ಸಂಬಳದಲ್ಲಿ ಮೂರ್ ಮೂರ್ ಮಕ್ಕಳನ್ನ ಓದಿಸುವಾಗ ನಾವೆಲ್ಲ ಆ ಪ್ರೊಜೆಕ್ಟ್ ವರ್ಕ್ ಇವತ್ತು ಎರಡನೇ ನನ್ ಮೊಮ್ಮಗಳು ಮೂರನೇ ಕ್ಲಾಸ್ ಓದುತ್ತಳೆ--